ಬಂದು ಹೋಂಡಾ ಅಂತ ಇದೆ. ಹ್ಯಾಪಿ ನ್ಯೂ ಇಯರ್ ಅಂತ ವಿಶಿಂಗ್ ಇದನ್ನು ಕೂಡ ಹಾಕಿದ್ದಾರೆ. ಲಿ ವೈಟ್ ಕಲರ್ ಕಾರ್ ಇದೆ. ಹಾಗೆ ರೆಡ್ ಕಲರ್ ಕಾರ್ ಇದೆ. ಮತ್ತೆ ಬ್ಲ್ಯಾಕ್ ಕಲರ್ ಕಾರ್ ಕೂಡ ಅಲ್ ಕಾಣಿಸ್ತಿದೆ. ಆ ಬಿಲ್ಡಿಂಗಲ್ಲಿ ಬಂದು ರೆಡ್ ಕಲರ್ ತಿ ಒಂದ್ ಕೂಡ ಮಾಡಿದ್ದಾರೆ.

ಪರ್ಸನ್ಸ್ ಇದ್ದಾರೆ. ಹಾಗೇ ಅದ್ರ್ ಪಕ್ದಲ್ಲಿ ಬಂದು ಇನ್ನೊಂದ್ ದೊಡ್ಡ ಮರ ಇದೆ. ಅದ್ರ್ ಬ್ಯಾಕಲ್ಲಿ ಬಂದು